ಸಾಧು ಸಾಧುಗಳು ದು ಕೂಡ ಆಶೀರ್ವಾದ ಪಡ್ಕೊಂಡು.ಆಚೆ ಬಂದ್ವಿ ಆಚೆ ಬಂದು enjoy ಅಂದ್ರೆ ಸಮುದ್ರದ beach ಇದೆಯಲ್ಲ ಮುರುಡೇಶ್ವರ beach ಹೂ

ಅಲ್ಲಿ boat ಅಲ್ಲ ಎಲ್ಲ enjoy ಮಾಡಿ ನೀರಲಿ ತುಂಬಾ enjoy ಮಾಡಿ ನೀರ ಅಂದ್ರೆ ನೇ ಖುಷಿ ಇನ್ನು ನೀರಲ್ಲಿ ಆಟ ಆಡೋದು ಅಂದ್ರೆ ಎಷ್ಟು ಖುಷಿ ಇರಲ್ಲ ಹೇಳು.

ಅದೇ ತರ enjoy ಮಾಡಿ ಅದರಲ್ಲಿ friends ಜೊತೆ friends ನೆಲ್ಲ ಎತ್ತು ಎಸೆದು ನೀರಲ್ಲಿ ಆಟ ಆಡಿ ಖುಷಿಪಟ್ಟು full enjoy ಮಾಡುದ್ವಿ ಅಪ್ಪ ಆತರ ಈ enjoyment ಮತ್ತೆ ಮತ್ತೆ ಸಿಗಲ್ಲ. ಆ ಗುರುಗಳ ಅಂದಲ್ಲ ನಿನಗೆನಾದ್ರು ಹೇಳಿದ್ರೆ ಅತ್ವ ನಿನಗೇನಾದ್ರೂ motivation ಕೊಟ್ಟರಾ? ನನಗೆ ಏನು motivation ಕೊಟ್ಟಿಲ್ಲ but ನಾವೆಲ್ಲ ಅವರ ಆಶೀರ್ವಾದ ಪಡ್ಕೊಂಡ್ವಿ ಅಷ್ಟೇ.

ಅವರ ಶಿಷ್ಯಂದಿರಿಗೆ motivation ಏನೋ ಹೇಳ್ತಾ ಇದ್ರು.

ಚೆನ್ನಾಗಿ ಆಯ್ತು ಮತ್ತೆ ಈ ಕಡೆ ಗೋವಾ ಕಡೆನೂ ಚೆನ್ನಾಗಿತ್ತು ಮಂಗಳೂರು ಚೆನ್ನಾಗಿತ್ತು ಮೈಸೂರ್ ಪ್ಯಾಲೆಸ್ ಎಲ್ಲಾ almost ನೋಡಿರ್ತಾರೆ.

ಅಲ್ಲಿರೋ ಸುತ್ತಮುತ್ತ ಅದೇ KRS ಸು KRS ನೋಡಕ್ night ಹೊತ್ತು ತುಂಬಾ ಚೆನ್ನಾಗಿರುತ್ತೆ.

ಮತ್ತೆ zoo ಗೆ ಹೋಗಿದ್ವಿ ಅದೇ ಮೈಸೂರಲ್ಲಿರೋ ಎಲ್ಲಾ ಕಡೆ cover ಮಾಡಿ ಕೊಂಡಿದ್ದೇವೆ small ಪ್ಯಾಲೇಸ್ ಆಗಿರಬಹುದು ಚಾಮುಂಡೇಶ್ವರಿ ದೇವಸ್ಥಾನ ಆಗಿರಬಹುದು.

ಎಲ್ಲಾ ತರ places ನು cover ಮಾಡ್ಕೊಂಡ್ವಿ.

ಹ ಅಂದ್ರೆ five days three days planning ಮಾಡಿದ್ವಿ, ಮುಂದೆ ಯಾವಾಗ ಹೋಗೋದು ಅಂತ plan ಹಾಕಿದ್ದೀರಾ ಇಲ್ಲ ಇಲ್ಲ ಆ ತರ ಎಲ್ಲ ಮಾಡಕ್ಕಾಗ್ಲಿಲ್ಲ, ಅಲ್ಲ ಮುಂದೆ ಯಾವಾಗ ಹೋಗಬಹುದು ಅಂತ plan ಹಾಕೊಂಡಿದ್ದೀರಾ ಅಂತ,

Planning ನಮ್ಮ friends ದು ಅವರು plan ಯಾವಾಗ ಹೇಳುತ್ತಾರೋ ನಾವು amount ಬಡ್ಜೆಟ್ ರೆಡಿ ಇರಬೇಕು ಅಷ್ಟೇ.

ಹಂಗೆ ಅಂದ್ರೆ ನಾವು ತಿಂಗಳ ತಿಂಗಳಲ್ಲ ಹೋಗಕ್ಕಾಗಲ್ಲ ಎರಡು ತಿಂಗಳು ಒಂದು ತಿಂಗಳು ಬಿಟ್ಟು ಹೋಗ್ತೀವಿ. ಹ ಕಾಲೇಜ್ ಹು ರಾಜಾ ಕೊಡಬೇಕು ,

ರಜೆ ಇರಬೇಕು ಇಲ್ಲ Saturday Sunday weekend ಅಲ್ಲಿ

ಇಲ್ಲಿ ಹತ್ರ ಹತ್ರ ಅಂದ್ರೆ ಎಲ್ಲಿ ಹೋಗಕ್ಕೆ ಇಷ್ಟಪಡುತ್ತೀಯ ಜಾಸ್ತಿ. ಬೆಂಗಳೂರಲ್ಲಿ ಇಷ್ಟಪಡುವಂತಹ ಜಾಗ ನನಗೆ ಯಾವುದು ಅಂದ್ರೆ. ಹ ಇದು ಬಸವನಗುಡಿ.

ಆಮೇಲೆ ಇದು ಯಾವದು.

ಹೌದಾ ಆ ಕಡೆ ಎಲ್ಲ ತುಂಬಾ ದೇವಸ್ಥಾನ,

ಅವಾಗಿ ಆ ಕಾಲದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿರೋ ಅಂತಹ ಸ್ಥಳಗಳು ಇವತ್ತಿಗೂ ನೋಡೋಕೆ ರಮಣೀಯವಾಗಿರುತ್ತೆ ಸುಂದರವಾಗಿರುತ್ತೆ.

but ಇವಾಗಿನ ಮಕ್ಕಳೆಲ್ಲ ಅದೆಲ್ಲ ಇಷ್ಟ ಪಡಲ್ಲ ಏನಿದ್ರೂ mobile ಅಲ್ಲಿ pub g technology ನೋಡ್ಕೊಂಡ್ ಕುಂತ್ಕೊಂಡ್ ಬರೀ pub g ಅದು ಎಲ್ಲಾ ಆಡ್ಕೊಂಡು ಸುಮ್ನೆ time waste ಮಾಡ್ತಾರೆ ಇಂತದ್ರು ಕಡೆ places visit ಮಾಡೋದ್ರಿಂದ.

ತುಂಬಾ ವಿಷಯ ಎಲ್ಲಾ ನಮ್ಮ history ಯಾರೆಲ್ಲಾ ಉಳಿಸಿದ್ದಾರೆ. ಅನ್ನೋದ್ರು ಬಗ್ಗೆ ನಮ್ಮ ಮಕ್ಕಳಿಗೂ ತಿಳಿಸಿಕೊಡಬಹುದು. ಬೆಂಗಳೂರಲ್ಲೂ ತುಂಬಾ place ಇದೆ ನೋಡುವಂತದ್ದು

ಹ್ಮ್ ಲಾಲ್ ಬಾಗ್ ಆಗಿರಬಹುದು

ಕಬ್ಬನ್ ಪಾರ್ಕ್ ಆಗಿರಬಹುದು ಸುಮಾರ ತರ ಕಂಠೀರವ ಸ್ಟುಡಿಯೋ ಗಳು ಆಗಿರಬಹುದು ಸ್ಟೇಡಿಯಂ ಗಳಾಗಿರಬಹುದು.

ಸುಮಾರ್ ತರ places ಇದೆ ಬೆಂಗಳೂರಲ್ಲಿ ಇಂಥ ಜಾಗ ಇಲ್ಲ ಅಂತ ನಾವು ಹೇಳೋದಕ್ಕೆ ಆಗೋಲ್ಲ. ತುಂಬಾನೇ ಇದೆ ಇಡೀ world ಇದೆ ಬೆಂಗಳೂರಲ್ಲಿ. ಇಡೀ world ಕಿನ್ನ ನಮ್ಮ ಕನ್ನಡದಲ್ಲಿ ತುಂಬಾ small places ಇದೆ but ಯಾರಿಗೂ ಅಷ್ಟು ತಿಳುವಳಿಕೆ ಇಲ್ಲ.

ಅಂದ್ರೆ ಇವಾಗ ದೇವಸ್ಥಾನ ಎಲ್ಲ ಯಾರು ಜಾಸ್ತಿ ಹೋಗಲ್ಲ

ಅ ತರ ಎಲ್ಲ ಹೋಗಗೆ ಇಷ್ಟ ಪಡ್ತಾರೆ ಜಾಸ್ತಿ , ಅದೇ flower showಗಳಿಗ್ ಹೋಗಕ್ಕೆ ಇಷ್ಟಪಡ್ತಾರೆ but ಜಾಸ್ತಿನೂ ಹೋಗಲ್ಲ ಬರಿ interest ಇರೋರ್ ಅಷ್ಟೆ ಹೋಗ್ತಾ ಇದಾರೆ ಜಾಸ್ತಿ ಯಾರು visit ಮಾಡ್ತಾ ಇಲ್ಲ.

ಎಲ್ಲಾ ಕೆಲಸ ಕಾರ್ಯ ಅಂತ busy ಯಾಗ್ಬಿಟ್ಟಿರ್ತಾರೆ.

ಇವಗೆಲ್ಲ weekends ಬಂದ್ರೆ ಎಲ್ಲ ಪೂರ್ತಿ ಜನಗಳು ಇರ್ತಾರೆ ,

ಎಲ್ಲ ಅವರೇ ತುಂಬಕೊಂಡ ಇರ್ತಾರೆ.

ನೀವ್ ನೀವು ಎಲ್ಲ ಏನು ಜಾಸ್ತಿ summer ಅಲ್ಲಿ ಹೋಗ್ತಿರ ಅತ್ವ ಯಾವಾಗ ಹೋಗ್ತಿರ ಎಲ್ಲ , travel ಮಾಡಕೆ, travel ಮಾಡಕ್ಕೆ summer ಕಿನ್ನ winter season ಅಲ್ಲಿ ಚೆನ್ನಾಗಿರುತ್ತೆ ಬಿಸಿಲು ಇರುತೆ ಅಂತ ,

ಬಿಸಿಲು ಇರುತ್ತೆ ಜೊತೆಗೆ ನೀರಲ್ಲಿ ಆಟ ಆಡಬಹುದು winter ಅಲ್ಲೂ ಚೆನ್ನಾಗಿರುತ್ತೆ summer ಅಲ್ಲೂ ಚೆನ್ನಾಗಿರುತ್ತೆ summer ರಲ್ಲಿ summer ok ನೀರಲ್ಲಿ ಎಲ್ಲ ಆಟ ಆಡಕ್ಕೆ

winter ಅಲ್ಲಿ mountains ಗಳಿಗೆ ಹೋಗಬೇಕು ಈಗ ಯಾವ್ ತರ ಅಂದ್ರೆ ನಂದಿ hills ಆಗಿರಬಹುದು ಮಾದೇಶ್ವರ ಮಲೆ ಮಾದೇಶ್ವರ hills ಆಗಿರಬಹುದು.

ಇತರ hill hills ಇರೋ places ಗೆ ಹೋದ್ರೆ ತುಂಬಾ ಚೆನ್ನಾಗಿ ಇರುತೆ ,

ಆ ಚಳಿಯಲ್ಲಿ snow ಬೀಳೋ fallings ಉ ಮತ್ತೆ ಜನ ಜೋಕ್ ಫಾಲ್ಸ್ಗಳಾಗಿರಬಹುದು ಅವೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ.

ನೋಡುದ್ರೆ ಇನ್ನ ಮನಸಿಗೆ ಮುದುಗರವಾಗಿರುತ್ತೆ ಖುಷಿ ಸಿಗುತ್ತೆ enjoyment ತಿರುಗಾ ಮತ್ತೆ ಅದು ಸಿಗಲ್ಲ ಆ time ಅಲ್ಲಿ ಅ falls ಗಳ ಎಲ್ಲ ಬೀಳದಾಗಿರ್ಬಹುದು ಅ ಮಂಜುಗಳು ಆಗಿರ ಬಹುದು.

ಅವು ಎಲ್ಲ ಕಾಣದು ಬೇರೆ time ಅಲ್ಲಿ ಹೋದ್ರೆ ಸಿಗಲ್ಲ ನಿನಗೆ falls ಅಲ್ಲಿ ಅಂದರೆ ಯಾವುದು ತುಂಬಾ ಇಷ್ಟ ನನಗೆ ಜೋಗ್ falls ಅಂದ್ರೆ ತುಂಬಾ ಇಷ್ಟ ನಾನ್ ಹೆಂಗಿದ್ರೂ ಗಗನಚುಕ್ಕಿ ಬರಚುಕ್ಕಿ

ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿ ಇದೆ ನೋಡದಕೆ ತುಂಬಾ ಚೆನ್ನಾಗಿ ಇದೆ .

so but ಒಳಗಡೆ use ಮಾಡಕೆ ಬಿಡಲ್ಲ ಅಸ್ಟು .

but ನೋಡದಕೆ ತುಂಬಾ ಚೆನ್ನಾಗಿ ಇದೆ place . ಈ falls ಬಿಟ್ರೆ ಆಮೇಲೆ ಇ mountain ಎಲ್ಲಾ trekking ?????? ಮಾಡಿದ್ಯಾ?

mountain ಹತ್ತಿಲ್ಲ ಹತ್ತಿಲ್ಲ ಆದ್ರೆ ಬರಿ visit ಮಾಡಿಕೊಂಡು ಬಂದಿದ್ದೇನೆ ಅಷ್ಟೇ.

ಆತರ ಎಲ್ಲಾ ಮಾಡಿಲ್ಲ ಮಾಡಬೇಕು ಆಸೆ ಇದೆ ನೋಡೋಣ. ಹ ಅದು ಚೆನ್ನಾಗಿರುತ್ತೆ but summer ಅಲ್ಲಿ ಹೋದ್ರೆ ಸ್ವಲ್ಪ ಬಿಸಿಲು

so weather ನೋಡ್ಕೊಂಡು ಹೋದ್ರೆ ಒಳ್ಳೇದು ಆತರ ಎಲ್ಲ. ಅದೇ weather ನೋಡ್ಕೊಂಡು ಹೋದ್ರೇನೇ ತುಂಬಾ ಒಳ್ಳೆಯದು ಮತ್ತೆ health ಗು ಏನ್ ತೊಂದರೆ issue ಆಗಲ್ಲ.

ನೀನು travelling ಎಲ್ಲ ಮಾಡಿದಾಗ , ಏನ್ carry ಮಾಡ್ತ್ಯಾ ಅಂದ್ರೆ ನಿನ್ನ bag ಅಲ್ಲಿ like water bottle ಆತರ ಏನೇನ್ ಇಟ್ಕೊಂಡಿರ್ತಿಯಾ. ನಾನು carry bag ತೊಗೊಳ್ಳೋದ್ರಲ್ಲಿ water bottle ಇಟ್ಕೊಂಡಿರ್ತಿನಿ.

safety ಗೆ ಅಂತ ಸ್ವಲ್ಪ snacks ಗಳು ಇಟುಕೊಂಡ ಇರ್ತೀನಿ. ಯಾವ ಯಾವ snacks ಇಷ್ಟ ನಿನಗೆ ? ನನಗೆ snacks ಅಂದ್ರೆ ಇದು mazza bottle ಲು

mazza juice fruits ಅಲ್ಲಿ ಎಲ್ಲ fruits juice ಗಳು ತುಂಬಾ ಇಷ್ಟ ಪಡ್ತೀನಿ.

ಆಮೇಲೆ snacks ಅಲ್ಲಿ ಇ ತರ ಯಾವದು ಆಲು ಆಲು chips ಇಟ್ಟಕೊಳ್ತೀನಿ banana chips ಇಟ್ಟಕೊಳ್ತೀನಿ.

ಆಮೇಲೆ ಬೇರೆ ಯಾವದು lays

ಅತರ ಆಮೇಲೆ mixture.

ನಿನ್ನ friends ಎಲ್ಲ ನು same ಹ ಹ ಅವ್ರ ಅವರ ಅವರಿಗೆ ಏನು ಬೇಕ್ ಅಂಸಲ್ಲ ಅವರ ಮನಸ್ಸಿಗೆ ಯಾವ ತರ snacks ಇಷ್ಟ ಆಗುತೋ ಅವ್ರ್ ಆರೋಗ್ಯಕ್ಕೆ ಯಾವತರ ಜಾಸ್ತಿ oil food ತಿನ್ನಲ್ಲ ನಾನು.

but ನಮ್ಮ friends ಎಲ್ಲ ತರ ರೀತಿಯಲುನು ಬಲಿಸ್ಟ ಅಂತ

water bottle juice ಅತರ ಎಲ್ಲ ತುಂಬಾ important ನಾವು travelling ಮಾಡುವಾಗ . ಹೌದು ಹೌದು ಯಾಕೆ ಅಂದ್ರೆ ಇವಾಗ ಸುಸ್ತಾದಾಗ ಆಗಿರಬಹುದು ಅಥವಾ ಯಾರೋ ಹುಷಾರ್ ತಪ್ಪದಾಗ ಆಗಿರಬಹುದು main ಬೇಕಾಗಿರೋದೇ ನೀರು bottle ingredients.

ಇಲ್ಲಾಂದ್ರೆ ಬಹಳ ಕಷ್ಟ ಸುದರ್ಸ್ಕೋಬೇಕು ಅಂದ್ರೆ ತುಂಬಾ ಕಷ್ಟ.

ನಾವೇ ಅಂತ ಅಲ್ಲ ಯಾರು ಬೇಕಾದರೂ ಅಷ್ಟೇನೆ ಯೆಲ್ಲೆ travelling ಹೋಗ್ಬೇಕಾದ್ರೆ first ನೀರ್ bottle ಮತ್ತೆ snacks ಯಾವಾಗ್ಲೂ ಇದ್ದೇ ಇರಬೇಕು.

ಆಮೇಲ್ ಹೋದಾಗ ಒಳ್ಳೆ ಒಳ್ಳೆ ಹೋಟೆಲ್ಗಳನ್ನು restaurant ಗಳನ choose ಮಾಡಬೇಕು. ಹೌದು ಕೆಲವ restaurant ಗಳು ಚೆನ್ನಾಗಿರಲ್ಲ ಕೆಲವು restaurant ಗಳು ಚೆನ್ನಾಗಿರುತ್ತೆ. ಒಳ್ಳೆ facilities ಕೊಟ್ಟಿರ್ತಾರೆ ಕೆಲವು restaurant ಗಳಲಿ facilities ಕೊಟ್ಟಿರೋಲ್ಲ

ಬಜೆಟ್ ನೋಡ್ಕೊಂಡ್ ಹೋಗಬೇಕು ಎಲ್ಲ ಹೌದು but ಜಾಸ್ತಿ length ನೋಡು, family ನೆಲ ಕರ್ಕೊಂಡು ಹೋದ್ರೆ ಜಾಸ್ತಿ ಬಜೆಟ್ ಆಗುತ್ತೆ friends ಅಲ್ಲೇ ಒಂದು room ಲ್ಲೇ ಬೇಕಿದ್ರೆ ಇಬ್ರೂ ಮೂರು ಜನ adjust ಮಾಡ್ಕೊಂಬೋದು

Friends ಅಂದ್ರೆ ನಾವ್ boys boys ಮಾತ್ರ ಹೋಗ್ತೀವಿ girls ಎಲ್ಲ ಇರಲ್ಲ ನಾವ್ಯಾರು friendship ಎಲ್ಲ ಇರಲ್ಲ

ಏನೆಲ್ಲಾ family ಎಲ್ಲ ಹೋದ room ಮಾಡ್ಕೊಂತೀರಾ ಅತ್ವ

ಒಂದೊಂದು time room book ಮಾಡ್ಕೊಂತೀವಿ ಇಲ್ಲಾಂದ್ರೆ ಗಾಡಿ ಯಲ್ಲೆ ಮಲ್ಕೊಂತಿವಿ. ಹ ಜನಗಳ ಮೇಲೆ depend ಬಜೆಟ್ ಎಲ್ಲಾ ಹೌದು but night out ಅಲ್ಲಿ ಬರೊದುಕ್ಕೆ enjoy ಮಾಡಕ್ಕೆ ತುಂಬಾ ಇಷ್ಟಪಡ್ತೀನಿ night out ಬರುವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಖಾಲಿ ಇರುತ್ತೆ road.

ಆಕಡೆಯಿಂದ opposite vehicles ಗಳು ಚೆನ್ನಾಗಿರುತ್ತೆ ಸ್ವಲ್ಪ over take ಎಲ್ಲ ಮಾಡಬಹುದು enjoy ಮಾಡಬಹುದು but ಹಂಗಂತ over take ಮಡಕೆ ಹೋಗಿ ನಾವು ಆಸೆ ಆಸೆ ದುರಾಸೆ

but night out ಅಲ್ಲಿ ಬರೋದಕ್ಕೆ ತುಂಬಾ enjoy ಆಗಿರುತ್ತೆ Song ಕೇಳಬಹುದು song ಕೇಳ್ಕೊಂಡ್ enjoy ಮಾಡಬಹುದು dance ಆಡಬಹುದು

Recent ಆಗಿ visit ಕೊಟ್ಟಿದ್ದು ಎಲ್ಲಿಗೆ ನಾವು Recent ಆಗಿ visit ಕೊಟ್ಟಿದ್ದು ಮೈಸೂರ್ ಪ್ಯಾಲೇಸ್ .

ಅಲ್ಲಿ ಎಲ್ಲ ok ಅಲ್ಲ ತುಂಬಾ ಚೆನ್ನಾಗಿದ ಇದೆ ಅಲ್ಲಿ ಎಲ್ಲ . ತುಂಬಾ places ಚೆನ್ನಾಗಿದ್ದವಲ್ಲ historical ಅಂತ ಅಂದ್ರೆ ಅವಾಗ ರಾಜ ಮಹಾರಾಜ ಕಾಲದಲ್ಲಿ ಕಟ್ಟಡವಾಗಿರುವಂತಹದ್ದು ಹಾ historical designs features ಇವಾಗ ಯಾರು ಮಾಡಕ್ಕೆ ಆಗಲ್ಲ.

ಅದ್ರಲ್ಲಿರೋ places ಅದ್ರಲ್ಲಿರೋ historic ಹೇಳುತ್ತೆ ಯಾವ್ ತರ ಇದೆ ಯಾವತರ ಬಂದಿದೆ ಪರಂಪರೆ ಇತಿಹಾಸ ಎಲ್ಲಾ cultural ತುಂಬಿದೆ. ಹೌದು ಮೈಸೂರ್ ಅಂದ್ರೇನೆ ಒಂದು historical.

ಹ ನಮ್ಮ ಇಡಿ ಕರ್ನಾಟಕ ನೆ ಒಂದು historical.